ಸ್ವಪ್ನಗಳು ತುಳು ಕೊಳ್ಳುತ್ತಾರೆ. ಮತ್ತು ಬಹಳಷ್ಟು ಯಲ್ ಜನ ಬರುತ್ತಾರೆ.

ಇಲ್ಲಿ ಬಟ್ಟೆ ವನ್ನು ಸಿಗುತ್ತದೆ ಮತ್ತು --

ಟ್ರಾಫಿಕ್ಕು ಫುಲ್ ಇದೆ ಆದ್ರೆ ಜನರು ಕೂಡ --

ತದೆ ಮತ್ತು ಕುಡಿಯಲು ನೀರು ಮತ್ತು ಅನೇಕ ಮರಗಳು--

ಬಹಳಷ್ಟು ಆಹ್ಹ್ ಅಂದರೆ ನ್ಯಾಚುರಲ್ ಇದೆ.

ತೆಂಗಿನ ಮರ ಮತ್ತು ಸ್ಕೂಲ್ ಮತ್ತು ಗಾರ್ಡೆನ್ನು --

ಮತ್ತೆ ಪೆನ್ನು ಪುಸ್ತಕ್ಕ ಒಯಿ ಮತ್ತು ಎಲ್ಲಾ ನಮ್ಮನ ಸಿಗುತ್ತದೆ ಇಲ್ಲಿ.

ಬಹಳಷ್ಟು ಸುಂದರವಾಗಿದೆ ಮತ್ತು ಮಕ್ಕಳು ಕುಂಡ್ರಲು--

ಇಲ್ಲಿ ಮನೆಯಂತ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ.